ಮತ್ತು ಬ್ಯಾರಿಡ ಅನ್ನ ಹಾಕಿದ್ದಾರೆ ಇಲ್ಲಿ ಇದರ ಒಳಗಡೆ ಇಬ್ಬರು ವ್ಯಕ್ತಿಗಳು --

ಹಚ್ಚ ಹಸಿರಾಗಿರುವ ಮ್ಯಾಟ್ ಗಳನ್ನು ಹಾಕಿದಾರೆ ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಆ ಕಾಂಪೌಂಡ್ ಗೆ ಕರಿಯಾದ ಬ್ಯಾರಿಡ್ ಅನ್ನು ಹಾಕಿದ್ದಾರೆ.

ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ ಬಲಿಗೆ ಒಂದು ದೊಡ್ಡ ದೊಡ್ಡ ಗಿಡವನ್ನು ಕಾಣಬಹುದು.

ಇಲ್ಲಿ ಒಬ್ಬ ವ್ಯಕ್ತಿ ಫೋಟೋ ತೆಗೆದಿರುದ ಕಾಣಬಹುದು ಮತ್ತು ಈತ--

ಇಲ್ಲಿ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡುತ್ತಿರುವುದನ್ನು ಕಾಣಬಹುದು ಇಲ್ಲಿ ಯಾಡು--

ಕೈಯಲ್ಲಿ ಒಂದು ದೊಡ್ಡದಾದ ಬಿಲ್ಲನ್ನು ಕಾಣಬಹು--

ಮೇಲ್ಚಣಿ ಇರುವ ಒಂದು ದೊಡ್ಡದಾದ ಇಲ್ಲಿ ಶಡ್ಡ ನ್ನು ಕಾಣಬಹುದು ಮತ್ತು ಇಲ್ಲಿ ಹಿಂದುಗಡೆ ಮರವನ್ನು ಕಾಣಬಹುದು.

ವಾಶ್ ಮಾಡುವುದನ್ನು ಕಾಣಬೋದು ಮತ್ತು ಬಲಗೆ ಎರಡು ಬೈಕ್ --

ಇದರಲ್ಲಿ ಬಸವ ಮತ್ತು ಟ್ರೈಲರ್ಸ್ ಎಂದು ಅಕ್ಷರವನ್ನು ಬರದಿದ್ದಾರೆ ಇಲ್ಲಿ ಕುಳಿತುಕೊಳ್ಳಕೆ ಒಂದು ಸ್ಟಾಂಡ್ ಬೇಸಿನ್ ಕೂಡ ಇದೆ.

ಕಾರ್ ವಾಟರ್ ಸರ್ವಿಸ್ ಮಾಡುತ್ತಿರುವುದನ್ನು ಕಾಣಬೌದು.

ಇದೊಂದು ಲೈಬ್ರರಿ ಆಗಿದೆ ಈ ಲೈಬ್ರರಿ ಯಲ್ಲಿ ಬಹಳಷ್ಟು ಬುಕುಗಳು--

ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಇದೊಂದು ಇದರ ಲೊಗ ವನ್ನು ಬರದಿದ್ದಾರೆ ಇ ಲೊಗ ದ ಅಲ್ಲಿ--

ನೇರವಾಗಿ ಸೂರ್ಯನ ಶಾಖದಿಂದ ನೀರನ್ನು ಹೀಟ್ ಮಾಡುವುದಕ್ಕೆ ಇದನ್ನು ಬಳಸುತ್ತಾರೆ.

ನಿಂತಿರುವುದನ್ನು ಕಾಣಬಹುದು ಮತ್ತು ಇದರ ಬಗಲಿಗೆ ಒಂದು ದೊಡ್ಡದಾದ--

ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಮತ್ತೆ ಇಲ್ಲಿ ತುಂಬ ಡಿಸೈನ್ ಆದ ಲೈಟನ್ನು ಹೊಳಿತಿರುವುದನ್ನು ಕಾಣಬಹುದು.

ಇದು ಒಂದು ಫುನ್ಕ್ಷನ್ ಆಗಿದೆ ಈ ಫುನ್ಕ್ಷನ್ ಅಲ್ಲಿ--

ನೀಲಿ ಬಣ್ಣವು ಲೈಟನ್ನು ಹಾಕಿದ್ದಾರೆ ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಇದೊಂದು ಹೆಮ್ಮೆಯ ಶೆಡ್ ಆಗಿದೆ ಈ ಶೆಡ್ಡಿನಲ್ಲಿ--

ಇದೊಂದು ವ್ಯಾಯಾಮ ಮಾಡುವ ಸ್ಥಳ ಆಗಿದೆ ಈ ವ್ಯಾಯಾಮ ಮಾಡುವ ಸ್ಥಳದಲ್ಲಿ ಒಬ್ಬ --

ಹಲವಾರು ರೀತಿ ಚಂಡಿನಂತೆ ಇರುವ ಬಾಲ್ ಗಳನ್ನು ಕಾಣಬೋದು.